ಇದು ಒಂದು ಬಾಟಲ್ ಅಂಗಡಿ ಈ ಬಾಟಲ್ ಗಳಲ್ಲಿ ವಿವಿಧ ರೀತಿಯ ಅಂಗಡಿಗಳಿವೆ.

ಇದರಲ್ಲಿ ಹಲವಾರು ರೀತಿಯ ಔಷಧಿ ಔಷಧಿಯ ಬಾಟಲ್ ಗಳಿವೆ.

ಮತ್ತು ಅದರ ಪಕ್ಕ ಗಿಡ ಮರಗಳಿವೆ.

ಮತ್ತು ಫೋನ್ ಪೇ ಬೋರ್ಡ್ ಇದೆ.

ಮತ್ತು ಗಾಜಿನಿಂದ ಕುಡಿದ ಒಂದು ಮುಂದೆ ಬಾಕ್ಸ್ ಇಟ್ಟಿದಾರೆ.

ಇದರ ಮುಂದೆ ಒಬ್ಬ ವ್ಯಕ್ತಿ ಇದ್ದಾನೆ.